ಅಲ್ಲೊಬ್ಬಾ ಗಂಡ ಹೆಂಡತಿ ಆಗೋರ್ ಅನಸತೈತಿ ಅದಕ್ಕ ಎಂಗೇಜ್ಮೆಂಟ್ದಾಗ ನೀನು ಮದಿವಿ ಆಗೋ ಮದುವೆ ಪೂರ್ತಿ ಸ್ಟೈಲಿ ನ್ ನಿಂತರೋ ಹಿಂದ್ ಡೆಕೋರೇಷನ್ ಎಲ್ಲ ಫುಲ್ ಹೂವೆಲ್ಲ ಹಾಕಿ ಮಾಡಿದಾರು ಮತ್ತು ರೊಕ್ಕ ಭಾಳ ಇದ್ದಾರು ಭಾರಿ ಭಾರಿ --

ಫೋಟೋಗೆ ಪೋಸ್ ದೊಡ್ಡ ಹಡಗು ಐತಿ ಹಡುಗ ಎಲ್ಲಾ ಟ್ರಾನ್ಸ್ಪೋರ್ಟಷನ್ ಟ್ರಾನ್ಸಪೊರ್ಟ ಮಾಡುತ್ತಾರೆ ಮನುಷ್ರನಲ್ .

ಮತ್ತ ಕೆಂಪ್ ಕಲರ್ ಒಬ್ಬವ ಏನೋ ಮಾಡಕತ್ತಾನ ಇಲ್ಲಿ ಏನ ಆಹ್ ಐತ--